ಇದು ಒಂದು ಸ್ಟೇಷನರಿ ಶಾಪ್ ಆಗಿದೆ ಇಲ್ಲಿ ಚೆಕ್ಸ್ ಶರ್ಟ್ ಹಾಕ್ಕೊಂಡಿರೋರು ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ.

ಪರ್ಚೇಸ್ ಮಾಡಲು ಬಂದಿರುವ ವ್ಯಕ್ತಿಗೆ ಪೆನ್ನ ನ್ನು ತೋರಿಸಿಸಿದ್ದಾರೆ ಇಲ್ಲಿ ತುಂಬಾ ತುಂಬಾ ಬುಕ್ಕು ಗಳು ವೆರೈಟಿ ಗಳಿವೆ.

ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಆಗಿದೆ ಹೊಸದಾಗಿ ಓಪನ್ ಆಗಿದೆ ಈ ಪಿಲ್ಲರ್ ಗಳಿಗೆ ಪಿಂಕ್ ಹಾಗೂ ವೈಟ್ ಕಲರ್ ಬಲೂನ್ಗಳನ್ನು ಡೆಕೋರೇಟ್ ಮಾಡಿದ್ದಾರೆ ಒಂದು ಕಾರು ನಿಂತಿದೆ.

ಈ ದಿನಸಿ ಅಂಗಡಿಯಲ್ಲಿ ಒಣಮೆಣಸಿನಕಾಯಿ ಅಕ್ಕಿಮೂಟೆ ಮಸಾಲೆ ಪಾಕೇಟ್ ಗಳು ಹಾಗು ದಿನಸಿ ಬ್ಯಾಗ್ ಗಳು ಇವೆ.

ಗಂದಗಿ ಅಂಗಡಿ ಇಲ್ಲಿ ನಾನಾ ರೀತಿಯ ಅಗರಬತ್ತಿಗಳು ಇವೆ.

ಚಿತ್ರವು ಒಂದು ಶಾಲೆ ಅಥವಾ ಕಾಲೇಜಿಗೆ ವಿಶಿಷ್ಟ ಕಾರ್ಯಕ್ರಮ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು--

ಬಟರ್ ಮತ್ತು ಬೆಂಚ್ ಪ್ರೆಸ್ ಅಥವಾ ಅಡ್ಜಸ್ಟ್ಬಲ್ ಬೆಂಚ್ ಶೌಲ್ಡರ್ ಪ್ರೆಸ್ ಮಿಷನ್ ಬೆನ್ನು ಬಾಚಿ ಕುಳಿತು ಕೈಯಗಳಿಂದ ತಳ್ಳುವ ಯಂತ್ರ.

ಇದು ಒಂದು ಶಾಲೆಯಲ್ಲಿ ಸಮಾರಂಭ ಮಾಡುತ್ತಿದ್ದಾರೆ ಇಲ್ಲಿ ಹೆಣ್ಣು ಮಕ್ಕಳು ಸೀರೆ ಉಟ್ಟಿ ನೃತ್ಯ ಮಾಡುತ್ತಿದ್ದಾರೆ ಗಂಡು ಮಕ್ಕಳು ಪಂಚೆ ಉಟ್ಟಿ ನೃತ್ಯ ಮಾಡುತ್ತಿದ್ದಾರೆ.

ಕ್ಯಾಬಿನ್ ಗಳನ್ನು ಮಾಡಿಕೊಂಡಿದ್ದಾರೆ ಕಂಪ್ಯೂಟರ್ ಸಿ_ಪಿ_ಯು ಮೌಸ್ ಎಲ್ಲ ಇದೆ ಹಾಗೂ ಯೂನಿಕ್ ಆದ ಚೇರ್ ಗಳನ್ನು ಹಾಕಿದ್ದಾರೆ ತುಂಬಾ ವಿಭಿನ್ನವಾದ ಕಾರು ಗಳಿವೆ ಹಾಗೂ.

ಬಿಲ್ಡಿಂಗ್ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಕ್ಯಾಬಿನ್ ಕೆಳಗಡೆ ಬ್ರೌನ್ ಕಲರ್ ಇರುವ ಕಾರ್ಪೆಟ್ ಗಳನ್ನು ಹಾಕಿದ್ದಾರೆ.